ಅವಾಗೆಲ್ಲ ಚನಗಿತ್ತು ಎಂಜಾಯ್ ಮಾಡ್ತಿದ್ದೋ ಸ್ಕೂಲ್ ಲ.

ಹ ಭಾರತ್ ಸ್ಕೋಸ್ಟ್ಸ್ ಅಂಡ್ ಗೈಡ್ಸ್ ಇದ್ ಬಂದ್ಬಿಟು ಹ್ಮ್ಮ್ ನಾವೆಲ್ಲ ಪ್ರೈಮರಿ ಹೈ ಸ್ಕೂಲ್ ಅಲ್ ಇರ್ಬೇಕಾದ್ರೆ ಇದೆಲ್ಲ ಒಂದು ಕ್ಯಾಂಪ್ ಇರ್ತಿತ್ತು ನಮಗೆ.

ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಗೆ ಅಹ್ ನಾವ ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಹೊಗಿದ್ದೊ.

ಇಲ್ಲೆಲ್ಲ ಚಿಪ್ಸು ಹ್ಮ್ ಜೂಸು ಅದೆಲ್ಲ ಆಯಾ ತಿನ್ನೋ ಅಂತ ಐಟೆಮ್ಸ ಗಳೆಲ್ಲ ಸಿಗ್ತವೆ.